ಈ ಫೋಟೋ ನಲ್ಲಿ ಒಬ್ಬ ವ್ಯಕ್ತಿ ಅವರ ಸ್ಟಾಪ್ ಗೆ ಹಾಗು ಅ ಚಿ ಸ್ಟೂಡೆಂಟ್ಸ್ ಗೆ ಉಪನ್ಯಾಸ ಮಾಡುತ್ತಿದ್ದಾರೆ.

ಹೋರಾಡಲು ಒಂದು ಸಪರೇಟ್ ಜಾಗ ಇದೆ ಕುತ್ಕೊಳ್ಳಲು ಸಪರೇಟ್ ಜಾಗ ಇದೆ.

ಇಲ್ಲಿ ಬಿಲ್ ಗಳ ಹಾಕ್ಕೊಡತ್ತಿದ್ದಾರೆ ಮತ್ತು ಕೇಕ್ಸ್ ಮತ್ತು ಬ್ರೆಡ್ ಬನ್ ಗಳು ಮಿಕ್ಸ್ಚರ್ ಗಳು ಸಿಗುತ್ತದೆ.

ಈ ಫ್ಲೋರ್ ನಲ್ಲಿ ಕುತ್ತಕೊಳ್ಳಲು ಚೇರ್ ಗಳು ಅಳವಡಿಸಿದ್ದಾರೆ ಮತ್ತು ನಾಲ್ಕೈದು ರೂಮ್ ಗಳ ಇದೆ ಇಲ್ಲಿ.

ಮತ್ತು ಇಲ್ಲಿ ಬಲೂನ್ಸ್ ಗಳಿಂದ ತುಂಬಿದೆ.

ಮುಂದುಗಡೆ ಎರಡು ಕಾರ್ ಗಳು ಪಾರ್ಕಿಂಗ್ ಮಾಡಿದ್ದಾರೆ.

ಈ ಫೋಟೋನಲ್ಲಿ ಸ್ಕೂಲ್ ಕ್ಲಾಸ್ ರೂಮ್ ಅಟ್ಮಾಸ್ಫಿಯರ್ ಇದೆ.

ಇದು ನೋಡಲು ತುಂಬಾ ಚಿಕ್ಕ ಪಾರ್ಕ್ ಆಗಿದೆ ಮರಗಳಿಂದ ಕೂಡಿದೆ.

ಇದು ಪುಸ್ತಕದ ಅಂಗಡಿ ಇಲ್ಲಿ ಹಲವಾರು ಪುಸ್ತಕಗಳು ಸಿಗುತ್ತದೆ.

ಒಂದು ಜಾಗ ಮತ್ತು ಎಂಟರ್ಟೈನ್ಮೆಂಟ್ ಪಡೊ ಪಡ್ಕೊಳ್ಳುವ ಸ್ಥಾನವಾಗಿರುತ್ತದೆ

ಇದು ಬೆಟ್ಟಗುಡ್ಡ ಚಿಕ್ಕದಾದಂತಹ ಒಂದು ಪ್ರದೇಶ.

ಕೆಲಒಂದು ಗಾಡಿ ಪಾರ್ಕ್ ಮಾಡಿದ್ದಾರೆ ಇಬ್ಬರು ವ್ಯಕ್ತಿಗಳು ಇದ್ದಾರೆ.

ಅವರಿಗೆ ಬೇಕಾಗಿರುವಂತಹ ಗ್ರೀನರಿ ಸಂಬಂಧಪಟ್ಟಂತಹ ಚಿಕ್ಕ ಚಿಕ್ಕ ಸಸ್ಯಗಳಿದೆ.

ಇದು ಮೀನು ಮಾರುವ ಜಾಗ ಮತ್ತು ಇಲ್ಲಿ ಹಲವಾರು ರೀತಿಯ ಮೀನುಗಳು ದೊರೆಯುತ್ತದೆ.